ಬ್ಯಾನರ್ ಹಾಕ್ಸಿದೆ ಪ್ರಿ ವೆಡ್ಡಿಂಗ್ ಪೋಸ್ಟ್ ವೆಡ್ಡಿಂಗ್ ಶೂಟಿಂಗ್ ಮಾಡಿಸಿದ್ದೇವೆ ಈ ತರ ಎಲ್ಲ ಮಾಡಿಮದುವೆಯಂತು ದೊಡ್ಡ ಜಾತ್ರೆ ಮಾಡಿದಂಗೆ ಮಾಡ್ತಾರೆ.

ಸತ್ತೇ ಹೋಗ್ತಿವಿ ತುಂಬಾ ಹುಷಾರಾಗಿರಬೇಕು ಇಂತ ಜಾಗದಲ್ಲಂತೂ ಹೆಚ್ಚಾಗಿ ಹೆಚ್ಚು ಜಾಗೃತವಾಗಿರಬೇಕು.